ನಮ್ ಮನೇಲಿ ಓಬಿಟ್ಟು, ವಡೆ, ಪಾಯಸ, ತರ್~ ತರಾವರಿ ತಿಂಡಿ ಮಾಡಿರ್ತಿವಿ ಗೊತ್ತಾ .

ಹೌದುಮ ಯಾವ್ ಹೊಸ dress ತಗೊಳಿಲ್ವಮ್ಮ ಅಶ್ವಿನಿ ? ಹ ತಗೊಂಡಿದೀನಿ ಈ ಸರಿ saree ತಕೋಂಡೆ . ಹಮ್ ನಾನು gown ತಗೊಂಡಿದನ್ನಮ್ಮ ಅದಿಕ್ಕೆ machining set ಓಲೆ ಸರ machining set ಹಾಕ್ಬೇಕಲ್ಲ ಅದಿಕ್ ತಕೋಂಡಿದೀನಿ ಅಮ್ಮ ನೀವು ಮನೆ ರಂಗೋಲಿ ಹಾಕಲ್ವ. ಹಾಕ್ತೀವಿ ನಾನೇ ಹಾಕ್ತಿನಿಲ್ಲ. ಹೌ ನಮ್ಮನೇಲು ಅಷ್ಟೆ ನಾನೇ ಬೆಳ್ಳಿಗೆ ಎದ್ದು ರಂಗೋಲಿ ಹಾಕಿ ಅದಿಕ್ match ಆಗೋ ಬಣ್ಣ ಬಣ್ಣಗಳನ್ನ ಹಾಕ್ತಿನಿ. ಹೌದಾ ಮನೇಲಿ ಎಲ್ಲ ಹೇಗಿದಾರೆ? ಹ ಚೆನ್ನಾಗಿದರಮ್ಮ . Relations ಬಂದಿದರಾ ಹೇಗೆ? ಹ ನಾಳೆ ಬರ್ತಾರೆ ಅಮ್ಮ. ನಿಮ್ಮನೇಲಿ?

ನಮ್ ಮನೆಲೂ ನಾಳೆ ಬರ್ತಾರೆ.

ನಮ್ಮನೇಲಿ ಜಾಸ್ತಿ ಅವತನ ದಿನ ಲಕ್ಷ್ಮಿ ಗಣೇಶನ ಪೊಜ್ಸದ್ ಜಾಸ್ತಿ. ನಿಮ್ಮನೇಲಿ ಯಾವ್ ದೇವ್ರು?

ಹ್ಮ್ ನಾವು ಅಷ್ಟೇ ಲಕ್ಷ್ಮಿಗಣೇಶ photo ಗೆಲ್ಲ ಹಾರ ಹೂವು ತಗೊಂಡಿದಿರ .

ಎಲ್ಲ ಆಗಿದೆ purchasing ಎಲ್ಲ finish ಆಗಿದೆ.

ಹ ನಮ್ಮನೇಲು ಅಷ್ಟೇ ನಮ್ಮದು ದೊಡ್ಡು ದೇವಸ್ತಾನ ಆಯತೇ ನಮ್ಮೂರಲೊಂದು

ಅಲ್ಲಿ ದೀಪಾವಳಿ ದಿನ ನೂರೊಂದು ದೀಪ ಅಚ್ಚಿ ರಂಗೋಲಿ ಹಾಕಿ ಚೆನ್ನಾಗ grand ಆಗ celebrate ಮಾಡ್ತಾರಮ್ಮ .

ಹ ಮಾಡ್ತಾರೆ ದೇವಸ್ತಾನ ಸುತ್ತ light arrangements ಇರುತ್ತೆ ಮತ್ತೆ candles ಮತ್ತೆ ದೀಪ ಎಲ್ಲ ಇಟ್ಟು ಅಲಂಕಾರ ಮಾಡಿರ್ತಾರೆ. ಹ್ಮ್ ಕೊಂಡಾ ಗಿಂಡಾ ಏನೋ ಹಾಕಲ್ಲ ಅನ್ಸುತ್ತೆ ಅಲ್ವಾ ನಿಮೂರಲ್ಲಿ? ಇಲ್ಲ ಇಲ್ಲ ಆತರ ಏನೋ ಇಲ್ಲ. ಹ್ಮ್ ನಮ್ಮಲ್ ಕೊಂಡಾ ಹಾಕತರಮ್ಮ. ಹಬ್ಬ ಆದ ನಾಳೆ ಕೊಂಡಾ ಹಾಕಿ ಮಾಡ್ತಾರೆ . ಅವತಿನ ದಿನ ನೆಂಟರೆಲ್ಲಾ ಬಂದಿರ್ತಾರೆ ಅವರ್ಗೆಲ್ಲ ಅಡಿಗೆ ಗಿಡಗೆ ಮಾಡಿ. ಅವರ್ಗೆ ಕಳಸೋದು. ಪಟಾಕಿ ಹಚ್ಚಲ್ಲವ ನೀನು ದೀಪಾವಳಿ ದಿನ?

ನಂಗ ಪಟಾಕಿ ಅಂದ್ರೆ ಭಯ. ನಾನ್ ಹಚ್ಚೋಕ ಹೋಗಲ್ಲ ನನ್ ತಮ್ಮಂದರು ಹಚ್ಚತಾರೆ ಅಷ್ಟೇ . ನಮ್ಮ ಪಕ್ಕದ ಮನೇವರ ಅಣ್ಣಂದಿರ ಅಷ್ಟೇ ಅವ್ರೆ ಹಚ್ಚೋದ್ ನಾನ್ ನೋಡ್ತೀನಿ ಅಷ್ಟೇ ಅವ್ರ ಹಚ್ಚತಾರೆ ಅಷ್ಟೆ ಇನ್ನೆನ್ ಸಮಾಚಾರ?

ಹ್ಮ್ ಸರಿಮ . ಇನ್ ಎರಡ ದಿನ ಆಯತೇ ಅಲ್ವಾ ರಜಾ ಆಮೇಲೆ college ಹೋಗೋದು ದೀಪಾವಳಿ ಹಬ್ಬದ್ ದಿನ ರಜಾ ಕೊಟ್ಟವರಲ್ಲ.

ಅದ್ ನಮ್ ಹಬ್ಬ grand ಅಲ್ವಾ ನಾವೇ ಮೂರದಿನ ರಜೆ ಹಾಕೋತಿವಿ.

ನಮ್ಮಲ್ಲಿ . Enjoy ಮಾಡಕೊಂಡು ಅಮೇಲ್ college ಹೋಗತಿವಿ.

ನಮ್ದೇನ್ three days ಏನ್ ಇರಲ್ಲ simple ತಾನೆ morning ಅಲ್ವಲ್ಲಾ night ತಾನೇ. so morning college ಮುಗಿಸಕೊಂಡು ಮನೇಲಿ night ಮಾಡುದ್ ಅಷ್ಟೇ. ಹ್ಮ್ ಸರಿಮ.

ಆ ನಾ ಆರಾಮ್ ಇದ್ದೇನೆ. ನೀ ಹೇಗಿದ್ದೀಯಾ? ನಾನ್ ಕೂಡ ಆರಾಮಾಗಿದ್ದೇನೆ. ಮತ್ತೆ ತಿಂಡಿ ಆಯ್ತಾ?

ನಂದು ಕೂಡ ಆಯ್ತು. ಎಂತ ಇತ್ತು ತಿನ್ಲಿಕ್ಕೆ ಗಮತ್ತು. ನಂಗೆ ಪಲಾವ್ ಇತ್ತ. ನಿಂಗ್ ಎಂತಿತ್ತು? ನಂಗೆ ನೀರ್ ದೋಸೆ ಮತ್ತೆ ಚಟ್ನಿ ಇತ್ತು.

ನಾನಾ ಓದ್ತಿದ್ದೆವಾ, ನಮ್ಗೆ ಬರುವಾರದಿಂದ ಪರೀಕ್ಷೆ ಹಾಗಾಗಿ. ಓ ಹೌದಾ ಹಾಗೆ ನಿನ್ನ ಸುದ್ದಿಇಲ್ಲ ಅಲ.

ತುಂಬ ದಿನ ಆಯ್ತು ನಿನ್ನೊಟ್ಟಿಗೆ ಮಾತಾಡದೆ. ಹೌದಾ, ನಂಗು ತುಂಬ ದಿನ ಆಯ್ತು ಆದ್ರೆ ಪರೀಕ್ಷೆ ಉಂಟಲ್ಲ, ಓದ್ಬೇಕಲ್ಲ. ನಿಮ್ಗಿಲ್ವಾ ಪರೀಕ್ಷೆ? ನಂಗೆ ಕೂಡ ಉಂಟು, ಒಂದ್ ಎರಡ್ ವಾರ ಬಿಟ್ಟ್ ಅಂತ ಹೇಳಿದಾರೆ. ಹಾ ಹೌದಾ?

ನಾಡ್ದು ಹದ್ನಾಕರಿಂದ. ಓದಿ ಎಲ್ಲ ಆಯ್ತಾ ಪರೀಕ್ಷೆಗೆ?

ಮುಗಿಲಿಲ್ಲ. ಇದು ಮತ್ತೆ ನಲ್ವತ್ತು ಅಂಕದ್ದಲ್ಲಾ ಹಾಗಾಗಿ. ಹ್ಮ ನಮ್ಗೆ ಕೂಡ ಆ ನಾವು ಚಿಕ್ಕ್ ಇರುವಾಗದೆಲ್ಲ ಎನಿಸಿದಾಗ ತುಂಬ ಖುಷಿ ಆಗ್ತದೆ ಯಾಕಂತ ಹೇಲಿದ್ರೆ, ಅಲ್ಲಿ ಒಂದು ಪರೀಕ್ಷೆಗೆ ಸಿದ್ದ ಆಗುವ ರೀತಿಯೇ ಬೇರೆ compare ಮಾಡಿದ್ರೆ ಅಲ college ಗೆ?

ಮತ್ತೆ ನಿಮ್ಮ college ಅಲ್ಲಿ ಪ್ರವಾಸ ಏನಾದ್ರು ಇಟ್ಟಿದ್ದಾರಾ? ಪ್ರವಾಸ ಇಡ್ಲಿಲ್ವಾ ಈ ಸರಿ ಪ್ರವಾಸ ಬೇಡ ಅಂತ ಹೇಳಿದ್ರು. college day ಇಟ್ಟಿದ್ದಾರೆ ಮಾತ್ರ. ನೀನೇನಾದ್ರು participate ಮಾಡಿದ್ಯಾ ಅದಕ್ಕೆ?

ಯೋಗ ಎಲ್ಲ ಮಾಡ್ಬೋದಲ್ಲ ನಿಂಗೆ? ಯೋಗ ಎಲ್ಲ ಬೇಡ. ನಂಗೇ MC ಮಾಡ್ಲಿಕ್ಕೆ ಹೇಳಿದ್ರು, ನೋಡ್ಬೇಕು ಅಂತ ಇದ್ದೇನೆ ಎಂತ ಅಂತ ಹೇಳಿ. ಆ ನಮ್ಮ college ಅಲ್ಲಿ ಕೂಡ talents day ಅಂತ ಇಟ್ಟಿದ್ದಾರೆ ಜನವರಿಯಲ್ಲಿ ನಾನ್ ಕೂಡ skit ಗೆ ಸೇರಿದ್ದೇನೆ ನಾಟಕ ಮಾಡ್ಲಿಕ್ಕೆ.

ನಾವ್ ಒಂದು ಯೋಧರ ಬಗ್ಗೆ ಮಾಡ್ತೇವೆ. ಒಂದು ಯೋಧ ಒಂದು ದೇಶಕ್ಕಾಗಿ ಎಷ್ಟು ಕಷ್ಟ ಪಡ್ತಾನೆ, ಅವನಿಂದಲೆ ನಾವ್ ಇಲ್ಲಿ ಎಲ್ಲ ಇರುವ ಬಗ್ಗೆ ಒಂದು skit ಮಾಡುವ ಅಂತ ಇದ್ದೇವೆ.

ಆ ನಿಮ್ಗು ಕೂಡ ಅದ್ರ ಬಗ್ಗೆ ಎಲ್ಲ ಮಾಡ್ಬೋದಲ್ಲ ಒಂದು ಜನರಿಗೆ ಮಾಹಿತಿ ಕೂಡ ಕೊಟ್ಟಾಗೆ ಆಗ್ತದಲ್ಲ?

ಹಾ, ನಾನ್ ಮಾಡ್ತಿಲ್ಲ. ಆದ್ರೆ ನಮ್ಮಾ group ಆ ಗುಂಪಿನ ಇವರು ಮಾಡ್ತಿದ್ದಾರೆ. ಹೌದಾ ಮತ್ತೇ, primary ಅಲ್ಲಿರುವಾಗ ನಮ್ಗೆ ಪ್ರವಾಸಕ್ಕೆ ಹೋದದ್ದು ನೆನಪುಂಟಾ ಮೈಸೂರಿಗೆ? ಹೌದಾ, ಅದೇಗೆ ಮರಿಲಿಕ್ಕಾಗ್ತದೆ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಅದ್ದು, ಮತ್ತೆ ಮೈಸೂರ್ ಅಲ್ಲಿ ಅರಮನೆ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತಿತ್ತಲ್ಲಾ? ಹೌದು, ಅದೇ ನಮ್ದು ದೊಡ್ಡ ಪ್ರವಾಸ ಅಲ್ಲಾ? ಹೌದು, ಮತ್ತೆ ನಾವೂ SSLC ಲ್ಲಿರುವಾಗ ಪ್ರವಾಸ ಮಾಡುವ ಯೋಚನೆಲ್ಲಿದ್ದೆವು, ಆದ್ರೆ ಮತ್ತೆ ಯಾರ್ ಬರ್ಲಿಲ್ಲ ಅಲ. ಹೌದು ಬರ್ಲಿಲ್ಲ, ಬರ್ಲಿಕ್ಕೆ ಕೇಳಿದ್ರಲ್ಲ ದೂರ ದೂರದ ಸ್ಥಳಗಳಿಗೆಲ್ಲ. ಹೌದು ಮತ್ತೆ ಇನ್ನೊಂದು ನಿಂಗೆ ನಾವೂ eighth standard ಅಲ್ಲಿಡುವಾಗ ಇಲ್ಲೀ ಬಿಜಾಪುರಕ್ಕೆ ಹೋದದ್ದು ನೆನಪುಂಟಾ? ಹೌದು ಹೌದು ಅದು ಕೂಡಾ ದೊಡ್ಡ ಪ್ರವಾಸ ಆಗಿತ್ತು. ಹೌದು ಮತ್ತೆ ಅಲ್ಲಿ ಎಂತ ಚಲಿ ಅಲ್ಲಾ ರಾತ್ರಿ ವೇಲೆ?

ಮತ್ತೆ, ನಿಮ್ಗೆ ಈ ಸತಿ ಕನ್ನಡ ಉಂಟಾ? ನಮ್ಗೆ ಈಸತಿ ಕನ್ನಡ ಇಲ್ಲ , ಹೋದ ನಾಲ್ಕು semester ಅಲ್ಲಿ ಇತ್ತು ಈ ಸಲ ಬೇಡ ಅಂತ ಹೇಳಿದ್ದಾರೆ. ಆ ನಮ್ಗೂ ಇಲ್ಲ, ಕನ್ನಡ ಇದ್ದಿದ್ರೆ ಒಂದ್ ಒಳ್ಳೇದಾಗ್ತಿತ್ತು ಕಥೆ ಎಲ್ಲ ಕೇಳ್ಳಿಕ್ಕೆ. ಹೌದು ಅಹ್ ಚಿಕ್ಕಿರುವಾಗ ಶಬರಿ ಅದ್ದು, ಅಥವಾ ಕೃಷ್ಣ ಸುದ~ ಸುಧಾಮನ ಕಥೆ ಕೇಳ್ಲಿಕ್ಕೆ ಅದು ತುಂಬ ಖುಷಿ ಅಲ ಸಮಯ ಹೋದದ್ದೇ ಗೊತ್ತಾಗ್ತಿರ್ಲಿಲ್ಲ ಅಲಾ?

ಮತ್ತೆ ಎಂತಿಲ್ವಾ. ಆಯ್ತ್ ಹಾಗಾದ್ರೆ ಯಾವಾಗಾದ್ರು ಬೇಟಿಯಾಗುವ ಆಯ್ತಾ? ಹಾ ಆಯ್ತು ಯಾವಾಗಾದ್ರು ಆಗುವ. ಸಮಯ ಇದ್ದಾಗ ಹೇಳು ಸಿಗುವ. ಆ ಆಯ್ತ್ ಆಯ್ತು ಸಮಯ ಇದ್ದಾಗ ಹೇಳ್ತೆನೆ.

ನಾ ಈಗ duty ಅಲ್ಲಿ ಮಾರ್ರೆ. ಹೌದಾ ನೋಡ್ಲಿಕ್ಕಿಲ್ಲ ಮಾರ್ರೆ.

ನೋಡ್ಲಿಕ್ಕಿಲ್ಲ. ನೋಡ್ಲಿಕ್ಕೆ ಎಲ್ಲಿ ಮಾರ್ರೆ ಅಪ್ರೂಪ ಅಲ್ಲ ಎಲ್ರು ಈಗ.

ನಾಡ್ದು ಅದು ಇದೊಂದು ನಮ್ದು cricket match ಉಂಟು. ಎಲ್ಲಿ? ಆ ಅಲ್ಲೇ ನಮ್ದು Nilavara ಆಕಡೆ.

ಒಂದುಂಟು ಮಾರ್ರೆ ಅದ್ ನೀವು ನಿನ್ನೆ ಆಡಿದ್ವಲ್ಲ ನಾವು ಈಗ ಆ ನಿನ್ನೆ ನಾವೆಲ್ಲಾ ಆಡಿದ್ವಿ ಅಲ್ಲಾ.

So ಅದು team ಕಟ್ಟ್~ ಕಟ್ಬೋದಾ ಹೇಗೆ ಅದು team ಒಳ್ಳೆದುಂಟಾ? ಒಳ್ಳೆದುಂಟು ಮಾರ್ರೆ ಹಾಗಾಗಿ team ಒಳ್ಳೆದುಂಟು ಆದ್ರೆ ಅದ್ರಲ್ಲಿ ಒಂದೆರಡು ಮೂರು player change ಮಾಡ್ಬೇಕಾಗ್ತದೆ ಏನೋ? ಹೌದಾ ಹಾಗೆ ಹೇಳ್ತಿಯ ಏನಾಯ್ತು ವಿಷಯ ಎಂತ? ವಿಷಯ ಅಂದ್ರೆ ಅದು bowling batting ಎಲ್ಲ ಬೇಕಲ್ಲ ಮಾರ್ರೆ ಅದ್ರಲ್ಲಿ. ಹ್ಮ್ ಅದು ಹೌದು . ಮೋಹನ್ ಹೇಳ್ತಿದ್ದ ಒಂದು ಎರಡು player ಇದ್ದಾರೆ ಮಾರ್ರೆ ಅಂತ್ಹೇಳ್ತಿದ್ದ.

ಹಾ ಹಾಗೆ ಅವರ player ಗೆ ಕರೀವ ಹೇಗೆ ನಾವು? ಕರೀಬೋದು but ನಮ್ದು ಗೂಟ ಕಟ್ಲಿಕ್ಕೆ ಒಂದು ಗಟ್ಟಿ ಬೇಕು ಮಾರ್ರೆ ಗೂಟ ಕಟ್ಬೇಕಲ್ಲ. ಹೌದಾ ಅದು correct ಅದು ಯಾರಿದ್ದಾರೆ ನಮ್ಮ್~ ನಿಮ್ಮದ್ರಲ್ಲಿ ಅದು ಅರುಣ್ ಅವರು ಮಾಡ್ತಿದ್ರಾ? ಅರುಣವಾ ಅವ ಬಗ್ಗುದಿಲ್ಲ ಮಾರ್ರೆ ball ಹೆಕ್ಲಿಕ್ಕೆಲ್ಲ ಚೆಂಡೆಲ್ಲ ಹೆಕ್ಲಿಕ್ಕೆ .

ಅವ .

ಅವ್ರಿಗೆ ಬೆನ್ನುನೋವು ಅಲ್ಲ ಹೇಳ್ತಿದ್ರಲ್ಲ ಬೇರೆ ಬೇರೆ ಯಾರು ಇಲ್ವಾ? ಕಿಶೋರ್ ಮಾಡ್ಬೋದ? ಆ ಕಿಶೋರ್ ಮಾಡ್ಬೇಕು ಕಿಶೋರ್ ಒಳ್ಳೆ ಇದ್ದ ಮಾರ್ರೆ ಚುರ್ಕ್ ಇದ್ದ ಸ್ವಲ್ಪ. ಆ ಅದೇ ಅವನಿಗೆ ಅವನಿಗೆ ಇಟ್ರೆ ಮತ್ತೆ ಒಂದೆರಡು bowling bowling ಮತ್ತೆ batting ಒಂದೆರಡು change ಮಾಡ್ಬೇಕು ಮಾರ್ರೆ ಯಾರಾದ್ರೆ. Bowling ಅಲ್ಲಾ.

ಹಾಗೆ ಆಗ ಎಲ್ಲ correct set ಆಗ್ತದಲ್ಲ team . Okay ಒಂದು ಎಡ ಕೈ ಎಸೆತಗಾರ ಬೇಕು ಅದಕ್ಕೆ ಎಡ ಕೈ ಎಸೆ~ ಎಸೆತಗಾರ . ಆ ಎಡ ಕೈ ಅದ್ದು ಬೇಕು ಅದೇ bat~ bat~ batting ಸ ಬೇಕಲ್ಲ ಅದು. ಹಾ ಹೌದೌದು batting ಕೂಡ ಬೇಕಲ್ಲ but ಮೊನ್ನೆ ಏನೋ ಏನೋ ಆಗ್ಲಿಲ್ಲ pitch ಸರಿ ಇಲ್ವ ಏನು ಗೊತ್ತಿಲ್ಲ. ಅದು ಮೊನ್ನೆ ಅವ ಕಿಶೋರ್ಸ ಸರಿ ಅಲ್ಲಿ ಒಂದು ಕುಟ್ಟಿಯಲ್ಲೇ ಆಟಾಡಿದ ಮತ್ತೆ ಬೇರೆ ಎಲ್ಲಿಯೂ ಆಟಾಡ್ಲಿಲ್ಲ ಅವ.

ಏನಂತ correct pitch ಸರಿ ಇಲ್ಲವ ಎಂತ ಗೊತ್ತಿಲ್ಲ ಅಲ್ಲ ಅದು. ಅದು ಹೌದು ನಾಡ್ದು ಒಂದು ಅದು ಮೈದಾನ ಒಂದು change ಮಾಡ್ಬೇಕು ಮಾರ್ರೆ ಮೈದಾನ ಒಂದು change ಮಾಡ್ಬೇಕು ಆ Palla ದಲ್ಲಿ ಆಡುವನಾ ಏನು ಹೇಗೆ Palla Palla ದಲ್ಲಿ Manipal Palla ಉಂಟಲ್ಲ ಅಲ್ಲಿ ground . Speaker 1 ಅಲ್ಲೇ ಆಡುವನಾ ಏನು ಅಲ್ಲೇ free ಇರ್ತದೆ ಅಲ್ಲ ground . ಹೌದೌದು but ನಾವು ಎಲ್ರು ಹೋಗ್ಬೇಕು ಮಾತ್ರ ಒಂದು ಹದಿನೈದು ಜನ ಬೇಕು ಒಂದು ತಂಡದಲ್ಲಿ ಅಂದ್ರೆ extra player ಆದ್ರು ಬೇಕಲ್ಲ.

ಹೌದು ಮತ್ತೆ ಕಷ್ಟ ಮಾರ್ರೆ.

ನೋಡುವ ಒಂದು team ಕಟ್ಟಿ ಅಲ್ಲ team ಅಲ್ಲಿ re~ ಮಾಡಿ ಆಗಿದೆ booking registration ಮಾಡಿ ಆಗಿದೆ already . Already ಆಗಿದೆಯಾ ಹಾಗಂದ್ರೆ match ಯಾವಾಗ ಅಂತೆ eighteen ಗೆಯಾ nineteen ಗೆಯಾ? ಅದು ಎರಡು ದಿವ್ಸ ಉಂಟು ಮಾರ್ರೆ ಹದ್ನೆಂಟು ಹತ್ತೊಂಬತ್ತಕ್ಕೆ ಅಂತೇಳಿ ಉಂಟು but ನಾನು ಹೇಳಿದೆ ಹದ್ನೆಂಟಕ್ಕೆ ಶಿವರಾತ್ರಿ ಮಾರ್ರೆ ಹದ್ನೆಂಟಕ್ಕೆ ಆಡ್ಲಿಕ್ಕೆ ಆಗುದಿಲ್ಲ ರಜೆ ಸಿಗುದಿಲ್ಲ ಎಲ್ಲ ನಮ್ಮದ್ರಲ್ಲಿ ಮೇಸ್ತ್ರಿ ಕೆಲ್ಸಕ್ಕೆ ಹೋಗುವವರು ಇರುದಲ್ಲ ಹತ್ತೊಂಬತ್ತಕ್ಕೆ ಮಾಡಿ ನಮ್ದೊಂದು ಹತ್ತೊಂಬತ್ತಕ್ಕೆ ಹೇಗಾದ್ರು ಮಾಡಿ ಒಂದು ಹಾಕಿ ಅಂತ ಹೇಳಿದ್ದೇನೆ.

ಅದು ಕಳಿಸ್ತೇನೆ ಅಂತ ನೋಡ್ತೇನೆ ಅಂತ ಹೇಳಿದ್ರು ಅವರು.

ಇನ್ನ್ ನೋಡ್ಬೇಕು ಇನ್ನು ನೋಡ್ಬೇಕು but match ಒಂದು cricket ಒಂದು win ಆಗ್ಬೇಕು ಮಾರ್ರೆ. Win ಆಗ್ಬೇಕು ಮಾರ್ರೆ ಇಲ್ಲಾದ್ರೆ ಆಗ್ಲಿಲ್ಲ ಎಲ್ರಿಗು. ಇಲ್ಲಾದ್ರೆ ಕೆಟ್ಟಿಸ್ ಆಗ್ತದೆ full ಕೆಟ್ಟಿಸ್ ಆಗ್ತದೆ.

ಅದೇ ಇದು Sunday ಸ . ಆದಿತ್ಯವಾರ ಸಿಕ್ಕಿದ್ರೆಸ ನಮ್ಗೆ first ಹೌದ್ ಮಾರ್ರೆ ಮಾಡ್ಬೋದು ಮತ್ತೆ ನಿಮ್ಗ್ ಬಿಸ್ಲಲ್ಲಿ ಆಡಲಿಕ್ಕಾಗುದಿಲ್ವ cricket .